ಬೋಟಿಂಗ್ ಬೋಟ್ ಓಡಿಸ್ತಿದಾರೆ ಇಬ್ಬರು ಹುಡುಗರು. ಅವರು ರೆಡ್ ಕಲರ್ --

ಇದ್ದವೇ ಇಲ್ಲಿ ಬ್ಲೂ ಕಲರ್ ಬೋರ್ಡ್ ಕೂಡ ಹಾಕಿದ್ದಾರೆ ಇಲ್ಲಿ ಟೈಲ್ಸ್ ಇದೆ .

ಆಹ್ಹ್ ಚೌಕಟ್ಟಿನಿಂದ ಟೈಲ್ಸ್ ಇಂದ ಕೂಡಿದೆ.

ಇಲ್ಲಿ ಒಬ್ಬ ಮನುಷ್ಯ ಒಬ್ಬ ಹುಡುಗ ಆಹ್ಹ್ ಒಂದು ಗಿಡವನ್ನು ನೆಟ್ಟುತ್ತಿದ್ದಾನೆ.

ಇದು ಪಾರ್ಕ್ ಅಲ್ಲಿ ಚಿಕ್ಕ ಚಿಕ್ಕ ಗಿಡ ಮರಗಳು ಇವೆ ಇಲ್ಲಿ ಷೋ --

ಹಲವಾರು ಇಲ್ಲಿ ಕಟ್ಟಿದ್ದಾರೆ ಇದು ವೈಟ್ ಮತ್ತೆ ಬ್ಲಾಕ್ ಕಲರ್ ಇಂದ ಕೂಡಿದೆ.

ಹೇರ್ ಕ್ಲೀನ್ ಮಾಡ್ತಾ ಇದ್ದಾನೆ ಇಲ್ಲಿ ಒಂದು ರೋಡ್ ಕಾಣ್ತಾ ಇದೆ.

ಬ್ಲಾಕ್ ಕಲರ್ ಪಲ್ಸೇರ್ ಕೂಡ ನಿಂತಿದೆ.

ಒಬ್ಬ ಹುಡುಗಿ ಟು ವೀಲರ್ ಓಡಿಸ್ತಾ ಇದ್ದಾಳೆ.

ಆ ಬಿಲ್ಡಿಂಗ್ ನಲ್ಲಿ ಕಿಟಕಿ ಕೂಡ ಕಾಣ್ತಾ ಇದೆ.

ಇಲ್ಲಿ ಒಬ್ಬ ಹೆಣ್ಣು ಮಗಳು ಆ ಆ ಆಟೋ ಪಕ್ಕ ನಿಂತಿದ್ದಾಳೆ.

ರೋಡ್ ದಲ್ಲಿ ಹಸಿರು ಗಿಡ ಮರಗಳಿಂದ ನೆಟ್ಟಿದ್ದಾರೆ.

ಇದು ಟಿಕೆಟ್ಸ್ ಅಂತ ಬರೆದಿದ್ದಾರೆ ಬೋರ್ಡ್ .

ಇಲ್ಲಿ ಯುವರ್ ಟಿಕೆಟ್ ಫ್ರೀ ಅಂತ ಬೋರ್ಡ್ ಕೂಡ ಹಾಕಿದ್ದಾರೆ.

ಈ ಬಿಲ್ಡಿಂಗ್ ಎದುರುಗಡೆ ಒಂದು ದೊಡ್ಡ ಗಾರ್ಡನ್ ಇದೆ.

ಅಲ್ಲಿ ಒಂದು ರೆಡ್ ಕಲರ್ ಬೋರ್ಡ್ ಕೂಡ ಹಾಕಿದೆ ಖಾಸಗಿ ಆಸ್ತಿ ಅಂತ-

ಗೇಟ್ ನಲ್ಲಿ ಒಂದು ಆಫೀಸ್ ಕೂಡ ಇದೆಯೇನೋ.

ಈ ದೊಡ್ಡ ಬಿಲ್ಡಿಂಗ್ ನಲ್ಲಿ ಆಫೀಸ್ ಕೂಡ ಇದೆ ಭೂ --

ಇದು ಇಲ್ ಒಂದು ಕಾರ್ ಕಾಣ್ತಾ ಇದೆ.

ಇಲ್ಲಿ ಒಂದು ದೊಡ್ಡ ಬಿಲ್ಡಿಂಗ್ ಕಾಂತಾ ಇದೆ ಬಿಲ್ಡಿಂಗ್ --

ತುಂಬಾ ಜನ ಗಂಡ್ಸರು ಹೆಂಗಸ್ರು ಮಕ್ಕಳು ಎಲ್ಲ ಸೇರ್ಕಂಡವ್ರೆ.

ಇದು ಸುಂದರವಾದ ದೊಡ್ಡವಾದ ಹಾಲ್ ಕಾಣ್ತಾ ಇದೆ.

ಇಲ್ಲಿ ಹಲವಾರು ಬೋರ್ಡ್ ಕೂಡ ಇದೆ.

ಇಲ್ಲಿ ಗಡಿಯ ರೋಡ್ನ್ ಎದುರುಗಡೆ ಒಂದು ಎ.ಟಿ.ಎಂ ಕೂಡ ಇದೆ.

ಹಾಸ್ಪಿಟಲ್ ಅಲ್ಲಿ ದೊಡ್ಡದಾಗಿ ಗ್ರೀನ್ ಕಲರ್ ಬೋರ್ಡ್ ಕೂಡ ಹಾಕಿದ್ದಾರೆ.

ಇಲ್ಲಿ ಒಂದು ಹಲವಾರು ಬುಕ್ಸ್ ಗಳು ಕಾಣ್ತಾ ಇದ್ದವೇ.